ಇಲ್ಲಿ ಕೆಲವು ಮೂರ್ತಿಗಳನ್ನು ಇಟ್ಟಿರುವುದು ನೋಡಬಹುದು ಇಲ್ಲಿ ಬಿಳಿ ಬಣ್ಣದ ಪೈಂಟ್ಅನ್ನು ಮಾಡಿದ್ದಾರೆ.

ಆಕಾಶ ಬೂದು ಬಣ್ಣ ಹಾಗೂ ಕಪ್ಪು ಬಣ್ಣದಲ್ಲಿದೆ.

ಇಲ್ಲಿ ಕೆಂಪು ಹಾಗೂ ಕಪ್ಪು ಬಣ್ಣದ ಒಂದು ವಯರ್ ಇದೆ.

ಇಲ್ಲಿ ಬಿಳಿ ಬಣ್ಣದ ಮೇಲ್ಚಾವಣಿ ಹಾಗೂ ಬಿಳಿ ಬಣ್ಣದ ಲೈಟ್ಸ್ ಗಳನ್ನು --

ಈ ಚಿತ್ರದಲ್ಲಿ ನಾವು ಒಂದು ಜಿಮ್ಮನ್ನು ನೋಡಬಹುದು ಇಲ್ಲಿ ಕೆಲವು ಜಿಮ್ಮಿನ ವಸ್ತುಗಳಿದೆ ಅದು ಕಪ್ಪು ಹಾಗೂ ಕೆಂಪು ಬಣ್ಣದಲ್ಲಿ ಕಾಣುತ್ತಿದೆ.

ಇಲ್ಲಿ ರಸ್ತೆಯು ಬೂದು ಬಣ್ಣದಲ್ಲಿ ಕಾಣುತ್ತಿದೆ.